ಅಲ್ಲಿ ಅಮೌಂಟ್ ಏ. ಟಿ. ಎಮ್ ದು ಸೆಂಟ್ರಲ್ ಬ್ಯಾಂಕ್ ಓಫ್ ಇಂಡಿಯಾ ನು ಇದೆ ಅಮೌಂಟ್ ಡ್ರಾ ಮಾಡ್ಕೊಬಹುದು ಮತ್ತೆ --

ಇದು ಬಂದು ವಿಜ್ನಾನ ಬುಕ್ಕ್ ಸೆಂಟರ್ ಅಂತೇಳಿ ಸ್ಟೆಷನರಿ --

ಸುತ್ತ ಮುತ್ತ ಚೆನ್ನಾಗಿದೆ ಕ್ಲೈಮೆಟ್ ವಾತಾವರಣ ಚೆನ್ನಾಗಿದೆ.

ಮತ್ತೆ ಎಲ್ಲ ಸುತ್ತ ಮುತ್ತ ಗಿಡಗಳನ್ನ ಬೆಳೆಸ್ತಿದ್ದಾರೆ.

ಎಲ್ಲರಿಗು ನಮಸ್ಕಾರ ಈ ಚಿತ್ರದಲ್ಲಿ ಕಾಣಿಸೋದು ಸಂಜಯ್ ಗಾಂಧಿ ಪೋಲಿಟೆಕ್ನಿವ್ ಅಂತೇಳಿ ಗ್ರಂಥಾಲಯ.

ಈವಾಗಂತು ಚಿಲ್ಕೆ ಹಾಕಿದ್ದಾರೆ ಒಳ್ಗ್ ಹೋಗಿದ್ರೆ ಬುಕ್ಸ್ ಒಳ್ಳೆ ಒಳ್ಳೆ ಬುಕ್ಸ್ ಸಿಗುತ್ತೆ ಗ್ರಂಥಾಲಯದಲ್ಲಿ.

ಎಲ್ಲರಿಗು ನಮಸ್ಕಾರ ಇಲ್ಲಿ ಈ ಚಿತ್ರದಲ್ಲಿ ಕಾಣಿಸುವುದು ಸ್ಥಂಭಗಳು.

ಊಟಿಯಿಂದ ವ್ಯಾನ್ ಮಾಡಿದ್ದಾರೆ ಅದು ಬಣ್ಣ ಎಷ್ಟು ಸುಂದರವಾಗಿದೆ ಅಂದ್ರೆ ಬ್ಲೂ ಕಲರ್ ಬಣ್ಣ ಹಾಕಿದ್ದಾರೆ ಆಕಾಶದ ಬ್ಲೂ .

ಕ್ಯಾನ್ಸ್ ಹಾಕೋಬಹುದು ವಾಟರ್ ಕ್ಯಾನ್ಸ್ ಎಲ್ಲ ಫಿಲ್ಲ್ ಮಾಡಿ ಟ್ರೇನ್ಸ್ಪೋರ್ಮ್ ಮಾಡ್ಬೋದು.

ಕ್ರಿಸ್ಚಿಯನ್ಸ್ರ ವರು ಜಾಸ್ತಿ ಹೊಗಿ ಚರ್ಚ ಲ್ಲಿ ಪ್ರಾರ್ಥನೆ ಮಾಡುತ್ತಾರೆ ಮತ್ತೆ ಒಂದು ದೊಡ್ಡ ಸ್ಥಂಭ ಕಾಣಿಸ್ತಿದೆ .

ನಮಸ್ಕಾತ ಈ ಚಿತ್ರದಲ್ಲಿ ಒಂದು ಆಂಬುಲೆನ್ಸ್ ಒಂದು ವ್ಯಾನ್ ಕಾಣಿಸ್ತಿದೆ ಮತ್ತೆ ಒಂದು --

ಒಂದು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದಾರೆ ಒಂದು ಗೋಲ್ಡ್ ಕಲರ್ ಸೂಟ್ ಎಷ್ಟು ಚೆನ್ನಾಗಿದೆ ಇನ್ನೊಂದು ಸಿಲ್ವೆರ್ ಕಲರ್ ಸೂಟ್ .

ನಮಸ್ಕಾರ ಈ ಚಿತ್ರದಲ್ಲಿ ಒಳ್ಳೆ ಒಳ್ಳೆ ಕಲರ್ಸ್ ಕಾಣಿಸ್ತಿದೆ.

ಇವಾಗ ಎಲ್ಲ ಊರನಾಗ ಇದೆ ಮೈಕ್ರೊ ಫೋನ್ಸ್ .

ವ್ಯಕ್ತಿ ಮನೆಯನ್ನು ನೋಡಾಕ ಬಂದಿದ್ದಂಗ್ ಅನ್ನಿಸ್ತೈತೆ ಇದು ಒಂದು ಕಾಲಿ ರೂಮ್ ಅನ್ನಿಸತ್ತಿ ಇದು ನೋಡಾಕ ಬಂದ್ದಿದಂಗ ಅನ್ನಿಸುತ್ತಿ ಇವರು.

ಇಲ್ಲಿ ಜೀಸಸಿದ್ದು ಸಿಂಬಲ್ ಕಾಣಿಸ್ತಿದೆ ಅಲ್ಲಿ ಪ್ರಾರ್ಥಿಸುತ್ತ ಅಲ್ಲಿ ಸ್ಪೀಚನ್ನು ಕೊಡ್ತಿದ್ದಾರೆ ಒಬ್ಬ ವ್ಯಕ್ತಿ ಇನ್ನೊಬ್ರು ಅದಕ್ಕೆ --

ನಮಸ್ಕಾರ ಇದು ಒಂದು ಕಟ್ಟಡ ಒಂದು ಕಂಪನಿಯನ್ನು ಕಟ್ಟುತ್ತಿದ್ದಂಗ್ ಅನ್ನಿಸ್ತಿದೆ ಎಷ್ಟು ಕಂಬಗಳಿದಾವೆ ಅದಕ್ಕ್ ಸಪೋರ್ಟ್ ಕೊಡಾಕೆ.

ಚೇರ್ಸ್ ಕಾಣಿಸ್ತಿದಾವೆ ಸೆಲ್ಫ್ ಇದೆ ಮತ್ತೆ ಪ್ರೊಜೊಕ್ಟರಿ ಬೋರ್ಡ್ ಐತೆ ಒಂದು ಫ್ರೇಮ್ ಐತೆ.

ಅಪೊಲೊ ಪ್ಯಾರಮರ್ಸಿ ಅಂತ ಒಂದು ಶಾಪ್ ಮೆಡಿಕಲ್ ಶಾಪಿದೇಂ ಅದರ ಮೇಲೆ ರಿನ್ಯೂ ಬೈ ಅನ್ನೊ ಶಾಪಿದೇಂ .

ಇದು ಒಂದು ರೂಮ್ ಕಾಣಿಸ್ತಿದೆ ಒಳ್ಳೆ ಒಳ್ಳೆ ಕಲರ್ಸ್ ಇದ್ದವೆ ಪಿಂಕ್ ಪರ್ಪಲ್ ಓರೆಂಜ್ ಎಲ್ಲೊ ಬಿಳಿ --

ಇದು ಪುರಾತನದಾ ಕ್ವೀನ್ ಬಾತಿ .

ನಮಸ್ಕಾರ ಇಲ್ಲಿ ಮೈದಾನ ಕಾಣಿಸ್ತಿದೆ ಸುತ್ತ ಮುತ್ತ ಗಿಡಗಳಿದಾವೆ.

ನಮಸ್ಕಾರ ಇದು ಜಿಮ್ಮ್ ಮಾಡುವ ಸ್ಥಳ ಅನ್ನಿಸ್ತಿದೆ ಮತ್ತೆ --

ಇದು ಲ್ಯಾಂಬ್ಸ್ ಇದಾವೆ ಒಂದೊಂದು ಸ್ಟೇಜಿಗೆ ಒಂದೊಂದು ಲ್ಯಾಂಬ್ಸ್ ಇದಾವೆ ಕೋಲುಗಳಿದಾವೆ ಮತ್ತೆ ಒಂದು ಬಾಗಿಲಿದೆ.

ಮೈಕ್ ಸೆಟ್ಟಿಂಗ್ಸ್ ರೂಮ್ಸ್ ಎಲ್ಲ ಇದಾವೆ ಬೆಂಚಸ್ಸು ಎಲ್ಲ ಒಳ್ಳೆ ಒಳ್ಳೆ ಬೆಂಚಸ್ಸು ಕಾಣಿಸ್ತಿದೆ.

ನಮಸ್ಕಾರ ಈ ಚಿತ್ರದಲ್ಲಿ ಈ ಒಂದು ಪಾರ್ಕ್ ಕಾಣಿಸುತ್ತಿದೆ ಇದು ಪುರಾತನ ಪಾರ್ಕ್ ಅನ್ಸುತ್ತೆ.

ಅಲ್ಲಲ್ಲಿ ಬಸ್ಸು ಗಳು ನಿಂತಿದಾವೆ ಮತ್ತೆ ಒಂದು ಸ್ಟ್ಯಾಂಡ್ ಅಡ್ಡ ಹಾಕಿದ್ದಾರೆ ಒಳಗೆ ಬಸ್ಸ್ ಸ್ಟ್ಯಾಂಡ್ ಇದೆ.

ನಮಸ್ಕಾರ ಇದು ಒಂದು ದಿ ಚನಲ್ ಸ್ಕಿಲ್ಲ್ಸ್ ಅನ್ನೊ ದೊಡ್ಡ್ ಶಾಪಿಂಗ್ ಮಾಲ್ .

ಇದು ದಿ ಚೈನ್ನೈ ಸಿಲ್ಕ್ಸ್ ಶೋಪ್ ಇದು ದೊಡ್ಡ್ ಶೋಪ್ ಒಳ್ಳೆಯ ಶೋಪ್ ಹೋಗಿ ಬಟ್ಟೆ ತಗೊಬಹುದು.

ನಮಸ್ಕಾರ ಈ ಚಿತ್ರದಲ್ಲಿ ಕಾಣ್ಸೋದು ಗುಡ್ಡ ಬೆಟ್ಟ ಗಿಡ ಮರ ಕಲ್ಲು ನೀರು --

ವಯರ್ ವಯರ್ ಕಾಣಿಸ್ತಿದೆ ಕರೆಂಟಿನ್ ವಯರ್ಗಳು ಎಲ್ಲವು ಕಾಣಿಸ್ತಿದಾವೆ.